ಅದಿಕ್ಕೆ ಸ್ವಲ್ಪ ನೋಡುವ ನಾವ್ ಓದುದ್ base ಅಲ್ಲೇ ಅಂತ ಹೋಗಿದ್ದು ಹ್ಮ್.

ಒಂದ್ attend ಮಾಡಿದ್ದೇನೆ ಸಂದರ್ಶನ ಏನ್ ಆಗುತ್ತೋ ಗೊತ್ತಿಲ್ಲ ಹ ಒಂದ್ ವಾರ ಬಿಟ್ಟು call ಮಾಡ್ತೇವೆ ಹೇಳಿದ್ದಾರೆ. ತಗೊಂಡಿದ್ದಾರೆ resume ಎಂತ ಮಾಡ್ತಾರೆ ಗೊತ್ತಿಲ್ಲ. ನೀವ್ first time ಹೋದಾಗ ಹೇಗಾಗಿತ್ತು ನಿಮ್ಗೆ ಸಂದರ್ಶನ? ಹ ನಮ್ಗೆ ಕೂಡ ಅದೆ same ಬೇರೇನೂ changes ಇಲ್ಲ ಅದೇ questions ಅದೇ first time ಅಲ್ಲ ಎಲ್ಲರಿಗೂ ಒಂದೇ ತರ ಕೇಳ್ತಾರೆ.

ಹೌದು ಒಂದ್ ಎರಡು ಮೂರು interview ಗೆ ಹೋದೆ ಸಂದರ್ಶನಕ್ಕೆ ಹೌದು. ಅದೇ ಇನ್ನು ಕಾಯ್ಲಿಕ್ಕೆ ಹೇಳಿದ್ದಾರೆ ಎರಡು ವಾರ ಬಿಟ್ಟು c~ phone ಮಾಡ್ತೇನೆ ಅಂತ ಹೇಳಿದ್ದಾರೆ. ಹ್ಮ್ ಮತ್ತೆ job ಗೆ Bangalore ಕಡೆ ಎಲ್ಲ ಹೋಗ್ಲಿಲ್ವ ಸಂದರ್ಶನಕ್ಕೆ. Bangalore ಕಡೆ ಇನ್ನು ಹೋಗ್ಬೇಕು ಬ~ ಬರುವ ವಾರದಲ್ಲಿ ಆಚೆ. ಊರ್ಕಡೆನೇ ಆಗಿದ್ರೆ ಒಳ್ಳೆ ಆಗ್ದಾ ಒಳ್ಳೆ ಆಗ್ತಾ ಇತ್ತು ಅಂದ್ರೆ.

ಹಾ ಇದು ಮನೆ ಹತ್ರನೇ ಆಗ್ತಿದ್ರೆ ಒಳ್ಳೆ ಆಗ್ತಿತ್ತು Udupi ಹಾಗೆಲ್ಲ ಆಗಿದ್ರೆ. ನಾನ್ ಹೋಗಿದ್ದು ಒಂದೇ ನೋಡ್ಬೇಕು ಎಂತ ಆಗುತ್ತೆ ಅಂತ.

Try ಮಾಡ್ಬೇಕು ಮತ್ತೆ information ಎಲ್ಲರತ್ರ ಕೇಳ್ಬೇಕು ಯಾವ್ ಯಾವ್ ರೀತಿದು ಅಂತ. ಸಂದರ್ಶನದ ಬಗ್ಗೆ ಎಲ್ಲ ಕೇಳ್ಬೇಕು ನಮ್ಮ್ ಅಣ್ಣನ್ದ್ರತ್ರ ಮತ್ತೆ ಮೊದ್ಲೇ seniors ಎಲ್ಲ ಇದ್ದಾರಲ್ಲ ನಮ್ಮ್ college ಎಲ್ಲ.

ಹ ಹೌದು ಹ್ಮ್ experience ಇರ್ತಾರಲ್ಲ ಕೆಲ್ಸದಲೆಲ್ಲಾ ಅವ್ರತ್ರಯೆಲ್ಲ ಕೇಳ್ಬೇಕು interview ಎಲ್ಲ ಹೇಗಾಗ್ತದೆ ಅಂತ ಕೇಳಿ ಸ್ವಲ್ಪ ನಾವು practice ಮಾಡ್ಕೊಂಡು ಹೋಗ್ಬೇಕು ಯಾವ್ ಯಾವ್ ರೀತಿ ಎಲ್ಲ ಇರುತ್ತೆ. ಸ್ವಲ್ಪ ಇದ್ ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಯಾವ್ ರೀತಿ ನಾವ್ ಅಲ್ಲಿ ಹೇಳ್ಬೋದು ಅಂತ. ಹ ಹೌದು. ಏನೆಲ್ಲಾ question ಕೇಳ್ತಾರೆ ಯಾವ್~ ಯಾವ್ದರ ಮೇಲೆ ಕೇಳ್ತಾರೆ question ಅಂತ. ಹಾ ಅದೇ ಗೊತ್ತಿಲ್ಲ ಅಂದ್ರೆ ನಮ್ಮ್ education ಬಗ್ಗೆನೇ ಕೇಳ್ತಾರೆ ಇವಾಗ ಅಂದ್ರೆ ನಾವ್ freshers ಅಲ್ಲಾ ಅಂದ್ರೆ interview ಅಲ್ಲಿ ಯಾವ್ ರೀತಿ ಕೆಲ್ಸ ಮಾಡ್ಬೇಕು ಅನ್ನುದು ನಮ್ಗೆ ಗೊತ್ತಿಲ್ಲ ಅಲ್ಲ ನಾವ್ ಕಲಿಬೇಕು ಅಷ್ಟೇ ಅಲ್ಲ. ಅದಕ್ಕೊಸ್ಕರನೆ ನಮ್ಮ ಇದು ಎಷ್ಟು ನಾವು ಎಷ್ಟು ದೈರ್ಯದಿಂದ ಇರ್ತೀವಿ ಒಳ್ಳೆ ಮಾತಾಡ್ತೀವಿ ಹ ಅದ್ರ ಮೇಲೆ ತೊಗೊಳ್ತಾರೆ.

ಗೊತ್ತಿಲ್ಲ ಮತ್ತೆ ಸಂದರ್ಶನದ ಬಗ್ಗೆ ಹೆಚ್ಚು ನಂಗು ಗೊತ್ತಿಲ್ಲ ಅಂದ್ರೆ ಹೊಸದಲ್ಲ ಇನ್ನು ಹೋಗಿ ಹೋಗಿ ಹೋಗಿ ಗೊತ್ತಾಗ್ಬೇಕು ಅಷ್ಟೆ ಇದು first ಅಲ್ಲ. ಒನ್ನೊಂದ್ ಒನ್ನೊಂದ್ ಹೊಸ ಹೊಸ ಇದಿಕ್ಕೆ ಕೆಲ್ಸದ್ದ್ field ಗೆ ಹೋದ್ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಯಾವ್ ಯಾವ್ ರೀತಿ ಎಲ್ಲ ಸಂದರ್ಶನ ಮಾಡ್ತಾರೆ ಇನ್ನು ಇನ್ನು ಹೆಚ್ಚು ಹೆಚ್ಚು ಕಲಿಬೋದು ಅಷ್ಟೆ. ಹೌದು ಹೊಸ ಹೊಸ ಅನುಭವ ಸಿಗ್ತದೆ. ಹ ಸರಿ ಪ್ರಶಾಂತ್ ಅವ್ರೆ ಆಮೇಲೆ ನಾನ್ call ಮಾಡ್ತೇನೆ ನಮ್ಗೆ time ಆಯ್ತು ಆಯ್ತಾ.

ಓ ಹೇಳಿ.

ಹಾ ಆರಾಮಾ ಮಾರಾಯಾ ತುಂಬಾ ದಿವಸ ಆಯ್ತಲ್ಲಾ call ಮಾಡದೆ?

ಹಾ ಹೌದು ನಾನು ಸ್ವಲ್ಪ busy ಇದ್ದೆ. ಹಾ ಎಂತ busy ಮಾರಾಯಾ ಒಂದು call ಮಾಡಿ ಮಾತಡಬೇಕಲ್ವಾ.

ಹಾ ಹಾ ಮನೇಲೆಲ್ಲ ಹೇಗಿದ್ದಾರೆ?

ಮತ್ತೆ ಏನಾದ್ರೂ college ಅಲ್ಲಿ ಏನಾದ್ರು ವಿಶೇಷ ಉಂಟಾ? college ಅಲ್ಲಿ ಈಗ ಗಮ್ಮತ್ತು ಮರ್ರೆ ಈಗ Economics class ಉಂಟಲ್ಲಾ ಅದು ಸಿಕ್ಕಾ ಪಟ್ಟೆ bore ಆಗುವುದುಂಟಾ ಮುಂಚಿಂದ್ ತರ ಇದ್ ಇಲ್ಲ.

ಹಾ ನಾನು ಮತ್ತೆ science ಅಲ್ವಾ ನಂಗೆ ಅದು lab ಅದೆಲ್ಲ ಇರ್ತದೆ lab ಎಲ್ಲಾ time ಯೇ ಇಲ್ಲಾ ಸಮಯ ಸಿಗುವುದಿಲ್ಲ ಹೆಬ್ಬಾರ್ ಹೆಬ್ಬಾರ್.

ಹೌದಾ ಅವರಿಗೆ ಮೊನ್ನೆ ಹುಷಾರಿರಲಿಲ್ಲ ಅಲ್ಲಾ ಹಾ ಹೌದು.

ಆದ್ರು ಅವಾಗ ಅವಾಗ class ಗೆ ತಪ್ಪಿಸ್ತಾ ಇರ್ತಾನೆ ಒಂದು ವಾರ ಎಲ್ಲಾ ಇರುವುದಿಲ್ಲ ಒಂದು ವಾರ ರಜಾ ಎಲ್ಲಾ ಹಾಕತಾ ಇರ್ತಾನೆ. ಹಾ ನೀನ್ಸ bunk ಹಾಕ್ತಿಯಾ ನೀನ್ science ಇಟ್ಕೊಂಡು bunk ಹಾಕುದ? ನಾವ್ ಆದ್ರೆ ತೊಂದರೆ ಇಲ್ಲಾ ಮಾರ್ರೆ ನೀನ್ bunk ಹಾಕಬಾರದ್ ಅಲ್ಲಾ lab mis ಆದ್ರೆ ಕಷ್ಟ ಇಲ್ವಾ ನಿಂಗೆ? ಹಾ ಹೌದು ಎಪ್ಪತ್ತು percent ಇದು ಇದ್ರೆ ಸಾಕ ಅಲ್ಲಾ . ಹಾ ಅದು ಸಾಕೆ but ನಿಂಗೆ ನಿಂದು ambition ಎಲ್ಲಾ ದೊಡ್ಡದ ಮಾರ್ರೆ. ಅದೆಲ್ಲಾ ಹೌದೌದು. ನಮ್ಗೆ ಎಲ್ಲಿಸಾ ಒಂದು ಕೆಲಸ ಸಿಕ್ಕಿದ್ರೆ ಸಾಕು.

ಮತ್ತೆ? ಮತ್ತೆ college ಲ್ಲಿ ಏನಾದರು ಉಂಟಾ ಬೇರೆ ಕಾರ್ಯಕ್ರಮ ಏನಾದರು college day ಮತ್ ಉಂಟಾ. College day day ಗೆ ಎನಾದ್ರು ಮಾಡುವಾ ಒಟ್ಟಿಗೆ ಸೇರಿ ನಿನ್ನ class ಮತ್ತೆ ನನ್ನ class ಒಟ್ಟಿಗೆ ಸೇರಿ ಮಾಡುವಾ?

ಎಂತ dance ಮತ್ತು ಮಾಡುವುದಾ? ಒಂದು ನಾಟಕ ಮಾಡುವಾ?

ನಿಜ ನಿಜ life ಲ್ಲಿ ನಮ್ದು ಅಗಿದ್ದೇ ಮಾಡುವಾ. ಹಾ. .

ಅದೇ ಈಗ ಈ ವರ್ಷಲಾ ಈ ವರ್ಷ last ಅಲ್ಲಾ ಗಮ್ಮತ್ತು ಮಾಡಬೇಕು college ಲ್ಲಿ. ಮಾಡುವಾ ಮಾಡುವಾ ಈ ವರ್ಷ ಕಡೆದಾದ್ರೂ ತೊಂದರೆ ಇಲ್ಲಾ ನಂದೊಂದು ಅಹ್ ನೆನಪು ಇರಬೇಕು ಇನ್ನು ಎಷ್ಟು ಜನ ಬರ್ತಾರೊ ನಮ್ಮ ಒಂದು ಆ ಮಾಡುವ ನಾಟಕ ಉಂಟಲ್ಲಾಒಳ್ಳೆ ರೀತಿಯಲ್ಲಿ ಆಗಬೇಕು. Lectures ಗೆಲ್ಲ ಸಿಗಲ್ಲ ನಾವು ಮಾಡಿದ್ದ ಒಂದು ನೆನಪ ಇರಬೇಕ ಅಂತ High school ಲ್ಲಿ ಒಂದ್ ಕೋಲಾ ಮಾಡಿದ್ವಿ ಅಲ್ಲಾ ಅದರದ್ದೇ second part ಮಾಡುವಾ?

ಮಾಡುವಾ ಮಾಡುವಾ ಹಾ college day ಇನ್ನು ಪರೀಕ್ಷೆ ಕಳದು ಮಾಡತಾರಾ ಮೊದಲು ಮಾಡತಾರಾ ಗೊತ್ತಿಲ್ಲಾ ಅದೊಂದು ತಿಳಿಬೇಕಷ್ಟೇ .

ಅಲ್ಲಾ ಅದ ಹೆಂಗ ಆಗತೈತಿ ಮತ್ತ ಮಾತಾಡಿ ಮಾಡುವಾ ನಾವು lecture ಹತ್ರ ಮಾತಾಡಿ ಮಾಡುವಾ. ಹಾ. ಮತ್ತೆ college ಲ್ಲಿ ಹೇಗೆ?

college ಲ್ಲಿ ಏನ ಇನ್ನು ಇನ್ನ exam ಬರ್ತದೆ ಪರೀಕ್ಷೆ ಎಲ್ಲಾ ಬರ್ತದಲ್ಲ ಅಲ್ಲಾ.

ಹಾ ತಯಾರಿ ಆಗ್ತಾ ಉಂಟು ನಮಗೆ ಶುರುವಿಗೆ ಎಲ್ಲಾ ಇದು ಪರೀಕ್ಷೆ ಪ್ರಯೋಗ ಪ್ರಯೋಗ ಪರೀಕ್ಷೆ ಉಂಟು

ಹಾಗೆ ಅದರಲ್ಲಿ ನಾವು ಸ್ವಲ್ಪ ಇದು ಮಾಡಿದ್ರೆ ಒಬ್ಬರು lecture ಎಲ್ಲ ನಮ್ಮನ್ನು ಇದು ಮಾಡ್ತಾರೆ ಮತ್ತೆ. ಹೊರಗಿನಿಂದ ಬರುದಲ್ಲ ಪರೀಕ್ಷೆ ಮಾಡಲಿಕ್ಕೆ ನಿಮ್ಗೆ ಪ್ರಯೋಗ ಇಲ್ಲಾ ಅಲ್ಲಾ. ಇಲ್ಲ ಇಲ್ಲಾ ಪ್ರಯೋಗ ನಾವೇ ಮಾಡುವುದು ಪ್ರಯೋಗ ಮಾಡ್ತಾ ಇರೋದು ನಾವು ಅವರಿಗೆ ಎಷ್ಟು ಗೊತ್ತು ಉಂಟು ಅಂತಾ ಅವರನ್ನೇ ಇದು ಮಾಡುವುದು ನಾವು ಆಗ ಅವರು ಹೇಳಿ ಬಿಡ್ತಾರೆ ನಮ್ಗೆ ನೀವ ನಮ್ಮನ್ನೆ test ಮಾಡಲಿಕ್ಕೆ ಬರ್ಬೇಡಿ ಹೇಳ್ತಾರೆ ಆಗ ಅವರಿಗೆ ಗೊತ್ತಾಗ್ತದೆ ಗೊತ್ತುಂಟು ಅಂತ.

ಹಾ ನಮಿಗೆ ಮತ್ತೆ pass ಆಗಲಿಕ್ಕೆ ಎಲ್ಲಾ pass ಆಗಲಿಕ್ಕೆ ಎಲ್ಲಾ ಸುಲಭ ಇದು ಪ್ರಯೋಗ ಇರುವ ಕಾರಣ. ಹಾ practical exam ಆಗ್ತದ ಅಲ್ವಾ ನಿಮಗೆ? ಹಾ ಅದೇ ಪ್ರಯೋಗ ಪರೀಕ್ಷೆ . ಹಾ ಅದ್ರಲ್ಲೆಲ್ಲಾ ಜಾಸ್ತಿಯಾ ನಿಮ್ಗೆ? ಹಾ ಅದರಲ್ಲಿ ಇದು ನಮಗೆ marks ಉ ಬೇರೆ ಸಿಗ್ತದ ಅಲ್ಲಾ ಸುಲಭದಲ್ಲಿ ಸಿಗ್ತದೆ. ಅಲ್ಲಾ ಚಂದ ಮರ್ರೆ ನಿಮ್ಗೆ. ಚಂದ ಅಷ್ಟೇ ಕಷ್ಟ ಉಂಟು. ನಮ್ಗೆ ನಮ್ಗೆ ಆ ತರಾ ಇಲ್ಲ ಒಂದು question ಕೊಡ್ತಾರೆ ಅದಕ್ಕ answer ಬರಿಲೇಬೇಕು. ಹೌದು ಸರಿ ನಂಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಉಂಟು ನಾನು ಮತ್ತೆ ನಿನಗೆ call ಮಾಡ್ತೇನೆ. ಹೌದಾ ಸರಿ ಸರಿ ಆಯ್ತಾ Bye bye .

Hello ಮಲ್ಲಿಕಾ ಹುಷಾರಿದ್ದೇನೆ, ನೀನ್ ಹೇಗಿದ್ದೀಯಾ? ಹ ನಾನ್ ಹುಷಾರಿದ್ದೇನೆ, ಏನ್ ಸುದ್ದಿ ಇಲ್ಲ college ಮುಗಿದ್ನಂತ್ರ?

ಸುದ್ದಿಲ್ಲ ಅಂದ್ರೆ ಫುಲ್ ಕಷ್ಟ ಉಂಟ್ ಮಾರ್ರೆ ಅದಕ್ಕೆ ಕೆಲ್ಸಕ್ಕ್ ಹೋಗುದ್ ಈಗ. ಹೊ ನೀನ್ part time ಕೆಲ್ಸಕ್ಕ್ ಹೋಗ್ತಿದ್ದೀಯಾ?

ಇಲ್ಲಿ ಮೇಸ್ತ್ರಿ ಕೆಲ್ಸಕ್ಕೆ ಹೋಗೊದು.

ಹಾ, ರಜೆ ಮುಗಿದ್ನಂತ್ರ ಏನು education ಮಾಡಬೇಕಂತ ಇದ್ದೀಯಾ?

ಹೌದಾ, ಏನ್ ಮಾಡ್ಬೇಕಂತಿದ್ದೀಯಾ? ಅಹ್ course ಮಾಡುದು ITI . ಒಹ್ ಆ, ಅದು ಒಳ್ಳೇ scope ಉಂಟಲ್ವಾ next future ಗೆ?

ನಾನು next ಅಹ್ degree ಮಾಡ್ಬೇಕಂತ ಇದ್ದೇನೆ.

ಹ, degree ಮುಗಿದ್ನಂತ್ರ ನೋಡ್ಬೇಕು teaching ಲ್ಲಿ interest ಉಂಟು. next teaching ಗೆ ಮಾಡುದು ಅಂತ ನೋಡುದು. first degree ಮುಗಿಲಿ next higher education .

ಹ, teaching ಗೆ ಒಳ್ಳೇದಾಗ್ತದಲ್ವಾ? ಹ್ಮ್ ನಾನು ಕೂಡ engineer ತೊಗೋಬೇಕಂತ್ ಇದ್ದೇನೆ.

ಅಂದ್ರೆ ಮನೆಯಲ್ಲಿ problem ಉಂಟು ಹಾಗಾಗಿ ಬೇಡಂತ skip ಮಾಡ್ತಿದ್ದೇನೆ. ಹೊ ಹಣದ ಸಮಸ್ಯೆಯಾ?

ಅಲ್ಲ ಈಗ ನೀನು higher ಈಗ engineer ಮಾಡ್ಲಿಕ್ಕೆ interest ಇದ್ರೆ ನಿಮ್ಗೆ loan ಎಲ್ಲ ಸಿಗ್ತದಲ್ವಾ?

ಹೌದು loan ಕಟ್ಲಿಕ್ಕೇ ಸಾಕಾಗಲ್ಲ ಮಾರ್ರೆ. ಅದ್ ಹೌದು loan ಕಟ್ಟಿದ್ . ಈಗ education ಮುಗಿವಾಗಲೇ ಅಹ್ ನಾಕೈದು ವರ್ಷ ಆಗ್ತದಲ್ವಾ?

ಆ loan ಕಟ್ಟುವಾಗ ಆಗಲ್ಲ ಅದು.

ಹೌದು ಅದು ಹೌದೌದು ಅದು ಸರಿಯೇ.

next ITI ಮಾಡುವ~ ಮಾಡುದಂತ ಇದ್ದೀಯಾ? ಹೌದು ಅದ್ರಲ್ಲಾದ್ರೆ ಒಂದು ಅದು timing two hour ಅಂತೇ.

ಮತ್ತೇ ಅದ್ರಲ್ಲಿ ಕೆಲ್ಸಕ್ಕೆ ಹೋಗುದು ಮತ್ತೆ.

ನಾನ್ ಹೀಗೇ ಶಿರ್ವದಲ್ಲಿ ಮಾಡ್ಬೇಕಂತಿದ್ದೇನೆ. ಒಹ್, ಅಲ್ಲಿ ತುಂಬ ಮಂದಿ ಬರ್ತಾರಾ? ಹೌದೌದು ಅಲ್ಲಿ ತುಂಬ ಮಂದಿ ಬರ್ತಾ ಇದ್ದಾರೆ. ಅವ್ರ್ದು branch ಎಲ್ಲ ಉಂಟು. ಏ ನಮ್ಮದು college friends ಇದ್ದಾರಾ ಯಾರಾದ್ರು? ITI ಗೆ ಒಟ್ಟಿಗೆ ನಿಂಗೆ ಹೋಗ್ಲಿಕ್ಕೆ?

ಒಂದು ಎರಡು ಮೂರು ಜನ ಇದ್ದಾರೆ. ಹೋ ಹಾಗೆ ನೀವ್ plan ಮಾಡಿದ್ದಾ? ಆ plan ಮಾಡಿದ್ದು ಆದ್ರೇ degree ಯೆಲ್ಲ ಕಷ್ಟ ಆಗ್ತದಲ್ವಾ?

next higher education ಮಾಡ್ಬೇಕಾಗ್ತದೆ ಆಗ್ತದಲ್ವಾ.

ಬೇಗ ಅಹ್ job ಸಿಗ್ತದಲ್ವಾ, ಅದಿಕ್ಕೋಸ್ಕರ ಇದನ್ನು ತೊಗೊಂಡಿದ್ದು. ಹಾಗೆ ಹಾಗೆ ಹ ಹಾಗೆ .

ಇದ್ರಲ್ಲಿ ಅವರೇ ಕೆಲ್ಸ ಕೊಡ್ತಾರಂತ ಹೇಳಿದ್ರು. ಹಾ ಅದು ಒಳ್ಳೇದಲ್ವಾ ನಮ್ಗೆ ಈಗ ಕೆಲ್ಸ ಹುಡುಕುವುದಕ್ಕಿಂತ, ಅವರೇ ಕೊಡುದು ಒಳ್ಳೇದಲ್ವಾ? ಹೌದು ಅದು ಕೂಡ ಇದ್ರಲ್ಲಿ one year ಮಾತ್ರ ಮಾಡ್ಲಿಕ್ಕೆ. ಹ ಹ ಮತ್ತೆ ಅವ್ರೇ ಕೆಲ್ಸ ಕೊಡ್ತಾರೆ ಹೀಗೆ ಬೆಂಗ್ಲೂರು ಹೀಗೆಯೆಲ್ಲಾ.

ಒಳ್ಳೇದು ಒಳ್ಳೇದು ಒಳ್ಳ್ಳೇ decision ತೊಗೊಂಡಿದ್ದಿ.

ಮತ್ತೆ, ಏನಾದ್ರು ವಿಶೇಷ ಇದೆಯಾ?

ಹೌದೌದು ತುಂಬಾ ದಿವಸ ಆಯ್ತಲ್ಲ ಅದೇ ನಾನು ತುಂಬಾ ದಿವಸ ಆಯ್ತಲ್ವಾ ಹಾಗೆ call ಮಾಡಿರ್ಲಿಲ್ವಲ್ಲ ಏನ್ ಮಾಡ್ತಿದ್ದಿ ಎಂತ ಅಂತ ಅಹ್ ಹೀಗೆ call ಮಾಡಿದೆ. ಅದೇ ಇವತ್ತೊಂದಿನ ರಜೆ ಇತ್ತು.

ಹ ಇಲ್ಲಾಂದ್ರೆ daily ಕೆಲ್ಸಕ್ ಹೋಗುದಲ್ವಾ? ಸರಿ ಸರಿ okay ನಾನ್ ಹಾಗಾದ್ರೆ ನಿನ್ಗೆ ಇನ್ನೊಮ್ಮೆ ಮಾಡ್ತೇನಾಯ್ತಾ call ?